ಫ್ರೆಂಡ್ಸ್ ನೀವು ನೋಡಿದ್ ಕೊಡ್ಲೇ ಗೊತ್ತಾಗ್ತಯ್ತಿ ಇದು ಒಂದು ಆಗಸ್ಟ್ ಹದಿನೈದು ಆಗ್ಲಿ ಜನವರಿ ಇಪ್ಪತ್ತಆರು ಆಗ್ಲಿ ಮೊನ್ನೆ ಆರ್ಸುದ್ವಿ ರಿಪಬ್ಲಿಕ್ ಡೇ ಅಂತ ಇದು ನಮ್ಮ ದೇಶದ ಭಾರತದ ಖಂಡ ಅಂತ ಹೇಳಬಹುದು --

ನಾವು ನೋಡುದ್ರೆ ಸಾಕು ಏನಾದ್ರೂ ವಿಷ್ಯ ಆಗ್ಲಿ ಆತರ ಕೇಳ್ತೀವಿ ಅಂತ ಆತರ ಆಗಿರಬಹುದು ಮತ್ತೆ ಗೂಬೆಗಳು ಎಲ್ಲಾದರೂ ಕೂಗುದ್ರೆ ಕುಯ್ ಕುಯ್ ಅಂತ ಸತ್ತಿರೋ ಸೌಂಡ್ ಕೇಳ್ತಾರೆ ಅಂತ ಹೇ ಗೂಬೆ ಕೂಗಬಾರದಪ್ಪಾ ಏನೋ ಊರಲ್ಲಿ ಕೆಟ್ಟದಾಗ್ತೈತೆ. ಅತರ ಹೇಳ್ದೆ ಅಯ್ಯೋ ಆ ವಿಷ್ಯ--

ನೋಡಿದ ಕೂಡಲೇ ಗೊತ್ತಾಗ್ತಿದೆ ಇದೊಂದು ಕಾಲೇಜ್ ಅಂತ ಕಾಲೇಜ್ ಆಗಿರಬಹುದು ಮೈದಾನ ಆಗಿರಬಹುದು ಹಾಸ್ಪಿಟಲ್ ಆಗಿರುತ್ತೆ ಹಾಸ್ಪಿಟಲ್ ಆಲ್ಮೋಸ್ಟ್ ಆಲ್ ನಾವ್.

ಮಾವಿನ ಹಣ್ಣು ಆಗಿರಬಹುದು ಮತ್ತೆ ಅಲಿನ್ ಮರ ಆಗಿರಬಹುದು ಅಲಿನ್ ಬಿಜಾ ಆಗಿರ್ಬೋದು ಅದೇ ತರಾನೇ ಬತ್ತದೆ ಫ್ರೆಂಡ್ಸ್ ಇದು. ಇದೊಂದು ಅಲಿನ್ ಮರ ಅಂತ ಹೇಳೋಕ್ಕೆ ಇಷ್ಟ--

ನೋಡೋಕುನು ಸಕ್ಕತ್ತಾಗಿದೆ ಒಂತರ ಚೆನ್ನಾಗಿ ಗ್ರೌಂಡ್ ಗ್ರೌಂಡ್ ಆಗಿ ಯಾತರ ಕಟ್ಸಿದರೆ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡಿರೋದು ಇಂಜಿನಿಯರ್ಸ್ ಅಂತನೇ ಹೇಳಬಹುದು. ಇದು ನೋಡೋಕು ಸುಂದರವಾಗಿದೆ ಅಲ್ಲಿ ಒಳಗೆಲ್ಲ ಕಾಲೇಜಿನ ಒಳಗೆಲ್ಲ ಅಷ್ಟ--

ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದರ ಊಟ ಮಾಡಹಾಗಿರಬಹುದು ಮತ್ತೆ ಇವನು ಊಟ ಮಾಡೋದಾಗಿರಬಹುದು ಮಾರದಾಗಿರಬಹುದು ಮಾಡಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ .

ಹಂಸ ಮಾಂಸ ಯಾವ ತರ ತಿಂತೀವಿ ಅಂದ್ರೆ ಬಹಳ ತಿಂತಾ ಐತಿ ಮತ್ತೆ ಇದು ಒಂದೆಟ್ಕೆ ಸಾಯ್ಬೋದು ಇದರಿಂದ ಕಷ್ಟ ಇದರಿಂದ ದೂರ ಇರಬೇಕು ಅಂತ ಹೇಳಬಹುದು ಫ್ರೆಂಡ್ಸ್ .

ಒಂದು ಗಿಳಿ ಆಗಿರಬಹುದು ಗೂಬೆ ಆಗಿರಬಹುದು ಅದು ಗಿಳಿಯಾಗಲಿ ಗೂಬೆಯಾಗಲಿ ಗಿಳಿ ಅಂದ್ರೆ ಇವಾಗೆಲ್ಲ ಶಾಸ್ತ್ರ ಹೇಳ್ತಿದೆ ಫ್ರೆಂಡ್ಸ್ ಅದೇ ತರ ಪಕ್ಷಿ ಪ್ರಾಣಿ ಆಗಿರಬಹುದು. ಅವನೇ ಸಾಕಿ ಅದನೆ ಪಿಕ್ಟಿಕ್ ಆಗಿರಬಹುದು ಟೂರ್ ಆಗಿರಬಹುದು.

ಅದ ಅಮಾವಾಸ್ಯೆ ಹುಣ್ಣಿಮೆಗು ಕಾರೆ ಲ್ಲ ಡೆಕೋರೇಷನ್ ಮಾಡಿರ್ತೀರಾ. ಅದೇ ತರಾನೇ ಫುಲ್ ಎಂಗೇಜ್ ಹೊಸ ಮಧು ಮಕ್ಕಳು ಅಂದ್ರೆ ಅವಾಗ್ಲೇನೋ ಕಾರ್ ಡೆಕೋರೇಷನ್ ಮಾಡಿರ್ತೀರಾ ಇತರ ರೋಜ್ ಇಂದಾನೆ ಡೆಕೋರೇಷನ್ ಮಾಡಿದ್ದೀರ ಗಾಯ್ಸ್ .

ಸಾಕಿದೀರಿಂದ ಕೋಳಿಗಿದ್ರೆ ಮೊಟ್ಟೆ ಇಕ್ತವೆ ಮೊಟ್ಟೆ ಇಕ್ಕಿ ಒಂದು ಕೋಳಿ ಇಂದ ಇನ್ನೊಂದ್ ಕ್ಕೊಳಿ ಗೆ ಅಥವಾ ಒಮೆಲೇಟ್ ಮಾಡ್ಕೊಂಡ್ ತಿನ್ನಬಹುದಾಗಿತ್ತು ಹುಂಜ ಊಟ ಮಾದಿದ್ರೆ ಬಹಳ ಹಹೆಲ್ತ್ ಗು ಅರೋಗ್ಯ ವಾಗಿರುತ್ತದೆ ಯಾಕಂದ್ರೆ ಹೆಲ್ತ್ನು --